ಎಪಿಸೋಡ್ಸ್ಗಳು ಆಟ ಆಡ್ಬಿಡ್ತಾರೆ ಚೆನ್ನಾಗಿರತ್ತೆ ವಾತಾವರಣ ನೋಡ್ಲಿಕ್ಕೆ ಮಜಾ --

ಇಲ್ಲಿ ನೀರಿಂದ ಬರೋದು ತುಂಬ ಇರತ್ತೆ. ಬೋಟುಗಳಲ್ಲಿ ಮೀನು ಹಿಡಿಲಿಕ್ಕೆ ಹೋಗ್ತಾರೆ .

ಗುಡ್ಡ ಗಾಡು ಪ್ರದೇಶ ಇಲ್ಲಿ ಹತ್ತಿರದಲ್ಲಿ ಯಾವದೇ ನದಿ ಗಳಾಗಲಿ ಹೊಳೆ ಗಳಾಗಲಿ ಕಂಡುಬರೋಲ್ಲ.

ಜನರು ಕೃಷಿ ಮಾಡಿ ಜನರು ಸಾಗಿಸುತ್ತಾರೆ. ಅದಕ್ಕೆ ಸಿಹಿ ನೀರು ಅವಶ್ಯಕ --

ಹ್ಮ್ಮ್ ಜನರಿಗ್ ನೋಡಕ್ಕೂ ಅವಕಾಶ ಮಾಡಿಕೊಡತ್ತೆ.

ಈ ಪ್ರದೇಶದಲ್ಲಿ ನಾವು ನೋಡಬಹುದು ಅಲ್ಲೆಲ್ಲಾ ಪ್ರಾಚೀನ ಕಾಲ್ದಾಗ ಹಸಿರು--